ಹಾಗೆ ಹೊರಗಡೆ ಹೋಗುವುದಕ್ಕೆ ದಾರಿಯು ಇದೆ.

ಒಂದು ಮೀನದ ಚಿತ್ರವಿದೆ ಮತ್ತೆ ಒಂದು ನಾಯಿಯ ಚಿತ್ರವಿದೆ ಹಲವಾರು ಮೀನುಗಳು ನೀರಲ್ಲಿ ಓಡಾಡುತ್ತಿವೆ.

ಇದು ಒಂದು ಅಂಗಡಿ ಇದೆ ಇದರಲ್ಲಿ ಎರಡು ಬಲ್ಬುಗಳಿವೆ.

ಇಲ್ಲಿ ಒಂದು ಬಲ್ಪ್ ಇದೆ ಮತ್ತೆ ಅದರಲ್ಲಿ ಒಂದು ಕುರ್ಚಿ ಇದೆ.

ಇದು ಒಂದು ರೋಡ್ ಇದೆ ಆ ರೋಡಿನ ಹತ್ತಿರ ಎರಡು ಗಾಡಿಗಳು ಇವೆ.

ಇದು ಒಂದು ಹಾಸ್ಪಿಟಲ್ ಇದೆ ಅದರ ಎದುರುಗಡೆ ಒಂದು ಮರ ಇದೆ.

ಅದರ ಹೆಸರು ಭಾಲ್ಕೆ ವೈದೇಹಿ ಹಾಸ್ಪಿಟಲ್ ಅಂತಿದೆ.

ಮತ್ತೆ ಹಿಂದ್ ಗಡೆ ಸ್ವಲ್ಪ ಮನೆಗಳಿವೆ ಮತ್ತೆ ಲೈಟಿ ನ ಕಂಬಗಳಿವೆ ವೈಯರ್ ಗಳಿವೆ --

ಮತ್ತೆ ಹಾಗೆ ಪೂಜಾ ಸಾಮಾನುಗಳಿವೆ ಮತ್ತೆ ಕೊಡಗಳಿವೆ.

ಹಾಗೆ ಬ್ಯಾಂಕನ ಹೊರಗಡೆ ಎರಡು ಬೈಕ್ ಗಳಿವೆ ಒಂದು ಬೈಕ್ ಈ ಕಡೆ ಇದೆ.

ಇದು ಒಂದು ಸಮುದ್ರವಿದೆ ಅದರ್ ಮೇಲೆ ಒಂದು ಬ್ರಿಡ್ಜ್ ಇದೆ ಓಡಾಡೋಕೆ.

ಒಂದು ಕಡೆ ಒಂದು ಗಂಡಸು ಒಂದು ಹೆಂಗಸು ನಿಂತಿದ್ದಾರೆ.

ಹಾಗೆ ಕಲರ್ ಕಲರ್ ಹೂಗಳನ್ನು ಹಚ್ಚಿದ್ದಾರೆ ಮತ್ತೆ ಹಿಂದಗಡೆ ಸ್ವಲ್ಪ ಜನರು ನಿಂತಿದ್ದಾರೆ.

ಎರಡು ಡಿ.ಜೆ ಗಳಿವೆ ಹಿಂದ್ಗಡೆ ಅ- ಕಲರ್ ಫುಲ್ ಹೂವಗಳಿಂದ ಅಲಂಕರಿಸಿದ್ದಾರೆ.

ಅದರಲ್ಲಿ ಸುಮಾರು ಸಾಮಾನುಗಳಿವೆ ಒಂದು ಕುರ್ಚಿ ಇದೆ.

ಮತ್ತೆ ಆ ರೋಡ್ ಮೇಲೆ ಎರಡು ಸ್ಕೂಟಿ ಗಳಿನ್ಗ ನಿಂತಿವ್ ನಿಂಳಿತಿವೆ ಎದುರ್ಗಡೆ ಮತ್ತೆ ಹಿಂದಗಡೆ ಹಲವಾರು ಬೈಕ್ ಗಳಿವ್ --

ಮತ್ತೆ ಅಲ್ಲಿ ಸ್ ಸ್ವಲ್ಪ ಮನುಷ್ಯರು ಇದ್ದಾರೆ.

ಮತ್ತೆ ಇಯರ್ ಫೋನಿ ನ ಚಿತ್ರವಿದೆ ಚಾರ್ಜರ್ ರಿನ ಚಿತ್ರವಿದೆ.

ಕಂಬಕ್ಕೆ ಒಂದು ಲೈಟ್ ಇದೆ ಹಾಗೆ ಮಂದಿರ್ಗೆ ಆ ಅದುಕ್ ತರ ತರ ಕಲರ್ ಕಲರ್ ಲೈಟ್ಸ್ ಇಂದ ಅಲಂಕರಿಸಿದ್ದಾರೆ.